ಮತ್ತು ಸುತ್ತ ಮುತ್ತಲು ಚಿಕ್ಕ ಚಿಕ್ಕ ಗಿಡಗಳು ಇದ್ದಾವೆ.

ಮತ್ತು ಹೊರಗಡೆ ಎರಡು ಬೈಕ್ ಕಾಣಿಸುತ್ತಿವೆ ಮತ್ತು ಸಾಲಾವಾಗಿ ಗಿಡಗಳು ಹಚ್ಚಿದ್ದಾರೆ.

ಆಟೋ ಮುಂದೆ ಒಬ್ಬ ಪುರುಷ ನಿಂತಿದ್ದಾರೆ ಮತ್ತು ಪಕ್ಕದಲ್ಲಿ--

ಒಂದು ಗುರೂಜಿ ಇದೆ ಅದರ ಮೇಲೆ ಒಂದು ಚೀಲವಿದೆ.

ಇದರಲ್ಲಿ ಬಣ್ಣ ಬಣ್ಣದ ಬಟ್ಟೆಗಳು ಇದ್ದಾವೆ.

ಮತ್ತು ಮುಂದುಗಡೆ ಒಂದು ಬೈಕ್ ಇದೆ.

ಇದು ಒಂದು ಕಾಲೇಜ್ ಅಥವಾ ಶಾಲೆ ಆಗಿದೆ.

ಮತ್ತು ಬಾಕ್ಸ್ ಗಳಲ್ಲಿ ಕೂಡ ಹಾಕಿ--

ಇದರಲ್ಲಿ ಎಂಟು ಕೇಕ್ಸ್ ಗಳಿವೆ ಮತ್ತು ಚೊಕೊಲೇಟ್ಸ್ ಗಳಿವೆ.

ಹಾಗು ಕೇಕ್ ಅನ್ನು ಪೀಸ್ ಮಾಡಿದ ಹಾಗೆ ಇಕ್ಕಿದಾರೆ.

ಇದರ ಮುಂದೆ ಬೆಳ್ಳನೆಯ ಸಾರಿ ಹಾಕಿಕೊಂಡು ಮಹಿಳೆಯರು ನಿಂತಿದ್ದಾರೆ.

ಇಲ್ಲಿ ಸಾಕಷ್ಟು ಜನ ಬೈಕ್ ಮೇಲೆ ಸವಾರಿ ಮಾಡುತ್ತಿದ್ದಾರೆ ಮತ್ತು ಸೈಕಲ್ ಮೇಲೆ ಹೋಗುತ್ತಿದ್ದಾರೆ ಮತ್ತು ಇಲ್ಲಿ ಜಾತ್ರೆಗಳು ಬಂದಿದ್ದಾವೆ ಚಿಕ್ಕ ಪುಟ್ಟ ಜನರು ನಿಂತಿದ್ದಾರೆ.